ಹಾ ಖಂಡಿತ ಸಂಧ್ಯಾ ಕರ್ಕೊಂಡ್ಬರ್ತೆನೆ ಬರ್ತೆನೆ ಬರ್ತೆನೆ ಹು ಹು . ಎಂತ ಮಾಡ್ತಿದ್ದಿ ಈವಾಗ ನೀನು? ನಾನ್ ಹೀಗೆ ಈಗ ಮಕ್ಳ್ಲೆಲ್ಲಾ ಶಾಲೆಯಿಂದ ಬರುವ ಟ~ ಸಮಯ ಆಯ್ತಲ್ವಾ ಅದ್ಕೇ ಈಗ ಕಾಯಿತಾ ಇದ್ದೆನೆ ಅವ್ರ ಬರ್ತಾರೆ ಈಗ ಶಾ~ ಈಗಾ ಎಲ್ಲಾ ಪರೀಕ್ಷೆ ಎಲ್ಲ ನಡೀತಾ ಉಂಟಲ್ವಾ ಇನ್ ಈಗ ಈ February, March ಅಲ್ಲಿ ಎಲ್ಲ ಪರೀಕ್ಷೆ ಇದೆ. ಸಮಯ ಈಗ ದೊಡ್ಡ ಪರೀಕ್ಷೆ ಅಲ್ವಾ.

ಹಾ ಖಂಡಿತ ಆವಾಗ ರಜೆ ಇರ್ತದಲ್ಲ ಆವಾಗೆಲ್ಲ ಪರೀಕ್ಷೆಯೆಲ್ಲ ಮುಗ್ದುಸಾ ರಜೆಸಾ ಶುರುವಾಗಿರ್ತದೆ ಒಳ್ಳೇದಾಯ್ತು ನೀವ್ April ಅಲ್ಲೇ ಸ~ ಮದ್ವೆ ಇಟ್ಟದ್ದು .

ಹಾ ಖಂಡಿತ ಬರ್ತೆನೆ ಬರ್ತೆನೆ ಸಂಧ್ಯಾ. ಗಮ್ಮತ್ ಆಗ್ತದೆ ಮತ್ತೆ ನಮ್ಮನೆನಲ್ಲಿ ಎರಡ್ದಿವ್ಸ ಕುತ್ಕೊಂಡು ವಾಪಸ್ ಹೋಗ್ ಮತ್ತೆ. ಆಗ್ಬಹುದು ಆಗ್ಬಹುದು ಎರಡ್ದಿವ್ಸ ಮುಂಚೆನೆ ಬರ್ತೆನೆ .

ಹಾ ಎಲ್ಲ ಎಲ್ಲ ಒಟ್ಟಿಗೆ ಸೇರಿದ್ದಕ್ಕೂ ಖುಷಿ ಆಗ್ತದಲ್ವ ಎಲ್ಲರೂ ಒಮ್ಮೆ ಸೇರಿದ್ರೆ ಹೌದು ಸರಿ ಸರಿ ಸಂಧ್ಯಾ.

ಹಾ ಎಲ್ಲ ಆರಾಮಾಗಿದ್ದೇನೆ ಸಂಧ್ಯಾ. ನಾ ನಿನ್ಗೆ ನಾಳ್ದು ಪುನಃ phone ಮಾಡ್ತೆನೆ ನಿಂಗೆ. ಆ ಖಂಡಿತ ಖಂಡಿತ ಆ ನಾ ಬರ್ತಿನಿ ಬರ್ತಿನಿ .

ಆಗ್ಬೋದು ಸರಿ ಸರಿ ಸಂಧ್ಯಾ bye .

Hai hai ಸ್ವಾತಿಯವರೆ.

ಹಾ ನಾವ್ ಸ ಚೆನ್ನಾಗಿದ್ದೇವೆ, ಮತ್ತೆ ಏನ್ ಮಾಡ್ತಿದಿರಾ?

ನಾನು ಕೆಲ್~ ಕೆಲ್ಸದಲ್ಲಿದೆ ಈಗ ಸ್ವಲ್ಪ free ಕೂತಿದ್ದೆ. ಊಟ ಆಯ್ತಾ? ಹಾ ನಂದಾಯ್ತು ಊಟ. ನಿಮ್ದಾಯ್ತಾ?

ಹೌದಾ. ಏನ್ ಇತ್ತು special ಊಟಕ್ಕೆ?

Special ಎಂತಾಯಿಲ್ಲ veg ನಿಮ್ದು? ನಮ್ಗೇ ನಾನ್ ಇವತ್ತು ಬೆಳಿಗ್ಗೆದು ತಿಂಡಿ ತಿಂದದ್ದು ಹಾಗೆ.

ಹಾ, ಮತ್ತೆ?

ಏನಿಲ್ಲಾ ನಾವು ಒಂದು ಪ್ರವಾಸ ಹೋಗುವನಾ ಅಂತ ಕೇಳ್ಲಿಕೆ?

ಹೌದು, ಅದೆ. ನಮ್ದು ಗೆಳೆಯರೆಲ್ಲಾ ಬರ್ತಾ ಇದ್ದಾರಂತೆ. ಎಲ್ರುಸಾ ಆಯ್ತು ಅಂತ ಹೇಳಿದರೆ. ನಿಮ್ ಜೊತೆ ಒಂದು ಕೇಳುವ, ನಿಮ್ಗೆ. ಅದೇ ಪ್ರವಾಸ್, ಅದೇ ಪ್ರವಾಸ ಮೊದ್ಲೆಲ್ಲಾ, ಚಿಕ್ಕವರಿದ್ದಾಗೆಲ್ಲ ಹೋಗಿದ್ದು. ಶಾಲೆ time ನಲ್ಲಿ ಅದೆಲ್ಲಾ ನೆನಪಾಗ್ತಾಯಿದೆ ಈಗ. ಮೊದ್ಲಾದ್ರೇ ಮ್ ಮೊದ್ಲಾದ್ರೆ ಹೋಗ್ಬೋದಿತ್ತು ಶಾಲೆಯಲ್ಲಿ ಇರ್ಬೇಕಾದ್ರೆ ಅಲ ಪ್ರವಾಸಕ್ಕ್ ಹೋಗ್ತಾ ಇದ್ವಿ ಈಗ busy time ಲ್ಲಿ ಪ್ರವಾಸಕ್ಕ್ ಹೋಗಕ್ಕೆಲ್ಲ time ಸಿಗುದಿಲ್ಲಾ. ಅದ್ ಹೌದು. ಕೆಲ್ಸ ಇರುವಾಗ ಹೋಗ್ಲಿಕೆ ಆಗುದಿಲ್ಲ. ಹ್ಮ್. ಅವಾಗ ಎಷ್ಟು ಎಷ್ಟು ಖುಷಿ ಇರ್ತಿತ್ತಲ್ವಾ ಪ್ರವಾಸಯೆಲ್ಲಾ ಅಂತ ಹೇಳಿದ್ರೆ. ಹೌದು, ಸಣ್ಣದಿರುವಾಗ. ಪ್ರವಾಸ ಹೋಗುದಂದ್ರೆ ಖುಷಿಯಲ್ಲಾ ಅದ್ರಲ್ಲಿಸಾ ಮನೆಯಲ್ಲಿ ಕೇಳ್ಬೇಕು. ನಾವು ಹೋಗುದ? ಹೌದು ನಾನಂತೂ ನಾನಂತು ಹಠ ಮಾಡ್ತಿದ್ದೆ ಮನೆಯಲ್ಲಿ.

ಹೋಗ್ಬೇಕು ನಮ್ friends ಯೆಲ್ಲಾ ಬರ್ತಾರೆ ಹೋಗ್ಲೆಬೇಕು ಅಂತ. ನಾವುಸ, ಮನೆಯಲ್ಲಿ. ಹಾಗೆಯೇ ಹಠ ಮಾಡುದು. ಹೌದು, ಬೇಗಾ ಬರ್ಲಿಕಲ್ಲಾ, ಬೇಗಾ ಬರ್ಬೇಕಲ್ಲಾ ಪ್ರವಾಸಕ್ಕೆ. ಆ alarm ಇಟ್ಕೊಳ್ತಿದಿವಿ. ಒಂದು ಐದು ಗಂಟೆಗಂತ, ಮೂರು ಗಂಟೆ ಹಾಗೆ ಎಚ್ಚರಿಕ ಎಚ್ಚರಿ ಆಗ್ಬಿತಿತ್ತು ನಮ್ಗೆ. ಹೌದು ಮತ್ತೇನ್ ಗೊತ್ತಾ ಮನೇಲ್ಲಿ ಕೇಳುದೇ ಒಂದು ದೊಡ್ಡ ಪ್ರವಾಸ ಆಗಿದೆ ನಮ್ಗೆ. ಪ್ರತೀದಿನ ಕೇಳುದು ಹ ಹೋಗುದಾ ಹೋಗುದಾ ಹಾಗೆ ಹ್ಮ್ ಅದೂ ದುಡ್ಡೆಲ್ಲಾ ಆ ನಂದು ಐನೂರು ಆರ್ನೂರು ಇದ್ರೆ ಅದು ಅದು ಕೊಡ್ಲಿಕ್ಕೂ ಮನೇಲಿಲ್ಲ ಕಷ್ಟ ಆದಾಗ ಎಲ್ಲಾ ಹೋಗ್ಲೆಬೇಕು ಅಂತ ನಮ್ಮ friends ಎಲ್ಲಾ ಹೋಗ್ತಾರೆ ಅಂತ ಹಠ ಮಾಡುದು.

ಅದ್ ಒಂತರ ನೆ, ಅದ್ ಒಂತರಾ ನೆನಪು. ಹೌದು, ಅದೇ. ನಾವ್ ಸ ಸಣ್ಣದಿರುವಾಗೆ ಜ್ಯಾಸ್ತಿ ಪ್ರವಾಸಕ್ಕೆ ಹೋದದ್ದು. ಇವಾಗ ಎಲ್ಲಾ ಇಲ್ಲಾ. ಇವಾಗ ಕೆಲ್ಸಕ್ಕೆ ಹೋಗುವ ಸಮ್ಯದಲ್ಲಿ ನಮ್ಗೆ ಎಲ್ಲಿಸಾ ಹೋಗುದು ಬೇಡಾಂತ ಆಗ್ತದೆ,

Tenth tenth ಲ್ಲಿ ಇರ್ಬೇಕಾದ್ರೆ ಹೋಗಿದ್ವಿ. primary ಯಲ್ಲಿ ಇರ್ಬೇಕಾದ್ರೆ ಹೋಗಿದ್ವಿ. ಆ college ಲ್ಲಿ ಕಮ್ಮಿ ಹೋಗಿದ್ದು. ಇವಾಗಂತೂ ಆಗುದೇ ಇಲ್ಲಾ ಹೋಗ್ಲಿಕೆ.

ಯಾವ್ದು place ಎಲ್ಲಾ decide ಮಾಡಿದ್ರಿ ಪ್ರವಾಸ ಹೋಗ್ಲಿಕೆ. ನಮ್ದು ಅದೇ place ನೋಡ್ಬೇಕು ಯವಾದಂತಾಗಲಿಲ್ಲ, ಇವಾಗ ಯಾರೆಲ್ಲಾ ಬರ್ತಾರಂತ ಮೊದ್ಲು ಕೇಳುವಾಂತ, ಹಾಗೆ ಎಷ್ಟು ಜನ ಆಗ್ತರೆ. ಮತ್ತೆ ಅವರವರಿಗೆ ಯಾವ್ದು ಜಾಗ ತುಂಬಾ ಇಷ್ಟ ಉಂಟು ಹಾಗೆ ನೋಡಿ ಒಂದು, ಹೀಗೆ ಒಂದು ಮಾಡುವ, ಹೋಗುವಾಂತ ಹಾಗೆ.

ಅದೆ friends , ಸ್ನೇಹಿತರು ಎಲ್ರು ಸಿಗುದಿಲ್ಲಾ, ಎಲ್ಲಾ ಸಿಗಿದ್ರೂ ಆಮೇಲೆ planning ಎಲ್ಲಾ ಆಗುತ್ತೆ ಆಮೇಲೆ ಅರ್ಧಕ್ಕೆ ಕೈದಾಗಿ ಬಿಡುತ್ತೆ ಪ್ರವಾಸಕ್ಕೆ ಹೋಗುದು.

ಆ ನಿಮ್ಮಾಚೆ ಎಲ್ಲಾ ಒಳ್ಳೆ place ಇದ್ಯಾ? ಪ್ರವಾಸಕ್ಕೆ ಹೋಗುವಂತದ್ದು. ನಮ್ಮ ಕಡೇ ಇಲ್ಲಿಯೆಲ್ಲಾ ಇಲ್ಲಾ. ಹೋಗೂದಾದ್ರೆ ನಾವು ಬೇರೆ ಕಡೆನೇ ಹೋಗ್ಬೇಕಾಗ್ತದೆ, ಅಂದ್ರೆ ಇವಾಗ ಮಡಿಕೇರಿ ಹೋಗ್ತಾರಲ್ಲಾ ತುಂಬಾ ಜನ.

ಮಡಿಕೇರಿಗೆ ಹೋಗ್ಬೇಕು, ಮಡಿಕೇರಿ ಅಂತೂ ನಾನ್ ಅಂತೂ ನೋಡ್ಲಿಲ್ಲಾ ನೋಡ್ಬೇಕು ಅಲ್ಲಿನ ವಾತಾವರ್ಣ ಎಲ್ಲಾ ಹೇಗಿದೆ, ಯಾವ ರೀತಿಯೆಲ್ಲಾ ಇದೆ ಅಂತ ನೋಡ್ಲಿಕಾಗತ್ತೆ. ಒಂದು ಸ್ವಲ್ಪ ಆ ನಮ್ಗೆ ತಿಳುವಳಿಕೆ ಸಿಗುತ್ತೆ ಅದ್ರಿಂದ.

ಇವಾಗ ನಾವು busy ಇದ್ದು ಇದ್ದು ಸ್ವಲ್ಪಾ ಆ relax ಆಗ್ತದೆ mind .

ಮತ್ತೆ ನಾನು ಅದೇ ನಮ್ಗೆ ಕೇರಳ ಹೋಗುವಂತ ಅಸೆ ಇತ್ತು.

ಈಗ ಆಗ್ಲಿ ಅದೇ ಒಂದೂ ಅದು ಕೇರಳ ಆತರ planning ಆದ್ರೆ ಒಂದು ವಾರ ಹಾಗೆಲ್ಲಾ ಬೇಕಾಗತ್ತಲ್ಲ, ಇವಾಗ ನಮ್ಗೆ ಒಂದು ವಾರ ಎಲ್ಲಾ time ಸಿಗತ್ತಾ ಪ್ರವಾಸ ಹೋಗುದಾದ್ರೆ. ಅದೇ ಇವಾಗ ಎಲ್ಲಾ ಅದು ಸಿಗುದಿಲ್ಲಾ. ನಾವು ಅದೆ ನೋಡ್ಬೇಕು, ಎಲ್ಲರ ಜೊತೆ ಕೇಳಿ ಆಯ್ತು. ಹಾಗೆ ನೀವು ಸಾ ನಿಮ್ದು ಏನ ಬರ್ತೀರಾ, ಇಲ್ವಂತ ನೋಡುವ. ಹಾಗೆಯೇ ಎಲ್ಲರಿಗೆ ಸ call ಮಾಡಿ ಕೇಳಿ ಇವಾಗ ನಿಮ್ಗೆ call ಮಾಡಿದ್ದು, ನೀವ್ ಇವಾಗ. Free ಇರ್ತಿರಲ್ಲಾ. ಇಲ್ಲಾದ್ರೆ ಕೆಲ್ಸ ಇರ್ತದಲ್ಲಾ ಹಾಗೆ.

ಅದೆ ನಾನು ಯೋಚ್ನೆ ಮಾಡಿ ಹೇಳ್ತೆ ನಿಮ್ಗೆ. ಸಂಜೆ ಎಲ್ಲಾ ಆಯ್ತಾ ಪ್ರವಾಸದ್ ಬಗ್ಗೆ. ಆಯ್ತಾಯ್ತು ಸರಿ ಹಾಗಾದ್ರೆ ನಾನು ಸಂಜೆ ಕರೆ ಮಾಡ್ತೇನೆ, ನೀವ್ ಸಂಜೆ ಹೇಳಿ.

ಆಯ್ತಾಯ್ತು. ನಾನ್ ಹಾಗಾದ್ರೆ ಸಂಜೆ ನಿಮ್ಗೆ ಕರೆ ಮಾಡ್ತೇನೆ ಆಯ್ತಾ.

Hai ನನ್ ಹೆಸ್ರು ಪೂರ್ಣಿಮಾ ಅಂತ ಇವತ್ ನಾನ್ ಮಾತಾಡ್ತಿರೊ topic ಬಂದು travel . ಈಗ ನಾವೆಲ್ರು ಎಲ್ಲ ಜಾಗಕ್ಕೂ ಹೋಗಕ್ಕೂ ಇಷ್ಟ ಪಡ್ತೀವಿ ತುಂಬಾ ನಾವ್ ಸುತ್ತಾಡ್ಬೇಕು ಅಂದ್ರೆ ಇವಾಗ ಊರಿಗ್ ಆಗಿರ್ಬೋದು ಇಲ್ಲ city ಆಗಿರ್ಬೋದು ಇವ್ ಎರ್ಡಕ್ಕು difference ಇದೆ ಈಗ ಊರಲ್ ಆದ್ರೆ ಗದ್ದೆ. ಹೊಲ ಇತ್ತಾಗಿನ್ನೇನ್ನೇನೋ ಇರತ್ತೆ ಆದ್ರೆ city ಗಳಲ್ ಆದ್ರೆ ಆತರ ಇರಲ್ಲ ಬರೀ building ಆಗಿರ್ಬೋದು ಆತರ ಏನಾದ್ರು ಇರತ್ತೆ but ಊರಾದ್ರೆ ಇಲ್ಲಿ ನೀವ್ ನೋಡೋಂಥ ತುಂಬಾ places ಇವೆ ತುಂಬಾ ಜಾಗಗಳಿದೆ ಹೆಂಗೆ ಅಂದ್ರೆ. ಇಲ್ಲಿನ ವಾತಾವರಣ ಆಗಿರ್ಬೋದು ಏನೇ ಆದ್ರೂ ನಿಮ್ಗ್ ಒಂತರ ಹಿತ ಕೊಡತ್ತೆ ತುಂಬಾ ಚೆನ್ನಾಗಿರತ್ತೆ. ಸುತ್ತಾಡ್ತನೇ ಇರ್ಬೇಕು ಅನ್ಸತ್ತೆ ಯಾವಾಗ್ಲು ಇಲ್ಲೇ ಇರ್ಬೇಕು ಇಲ್ಲಿನ್ ಗಾಳಿ ಆಗಿರ್ಬೋದು ಇಲ್ಲಿನ್ ಊಟ ಇಲ್ಲಿನ.

ಇಲ್ಲಿನ್ ಜಾಗ ಎಲ್ಲಾ ನಿಮಿಗ್ ತುಂಬಾ ಇಷ್ಟ ಆಗತ್ತೆ. ಹ್ಮ್‌ ಎಲ್ರು ಅಷ್ಟೇ ಯಾವಾಗ್ಲಾದ್ರು ಆ ಬಿಡುವಾದಾಗ ಎಲ್ಲಾದ್ರು ಹೋಗ್ಬೇಕು ಅಂದಾಗ ನಾವೆಲ್ರು ಈತರ ಒಂದ್ ಜಾಗಾನ ಆ ನೋಡ್ಕೊಂಡು ಹೋಗ್ತಿವಿ. ನಾವ್ ಜಾಸ್ತಿ ಈ two wheeler ಇಲ್ಲ bus ಅಲ್ಲಿ ಪ್ರಯಾಣ ಮಾಡಕ್ಕೆ ಇಷ್ಟ ಪಡ್ತಿವಿ ಯಾಕಂದ್ರೆ ಅದು ಚೆನ್ನಾಗಿರತ್ತೆ bus ಅಲ್ ಆದ್ರೆ ನಾವು ಹೊರಗಡೆ ಹೋಗ್ತಾ ಇರೋ ಗಿಡ ಮರ ಇದನ್ನೆಲ್ಲಾ ನೋಡ್ಕೊಂಡ್ ನೋಡ್ಕೊಂಡು ನಾವ್ ಹೋಗ್ಬೋದು ಗಾಳಿ ಬರ್ತಿರತ್ತೆ.

ಅದು ಚೆನ್ನಾಗಿರತ್ತೆ ಅದು ಊರಿನ ಕಡೆ ಎಲ್ಲಾ ಇದೆಲ್ಲ ತುಂಬಾ ಚೆನ್ನಾಗಿರತ್ತೆ ಆದ್ರೆ ಬೇರೆ ಕಡೆ ಆದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. Two wheeler ಆದ್ರೆ ಅದು okay ಬರೀ ಇಬ್ರೆ ಇರ್ತಾರೆ ಆದ್ರೆ bus ಆದ್ರೆ ತುಂಬಾ ಜನ ಇರ್ತಾರೆ ನಾವ್ ಹೋಗೋ ರೀತಿ ಆಗಿರ್ಬೋದು. ಹೋಗೋ ಜಾಗ ಆಗಿರ್ಬೋದು ಅದು ದೂರ ಪ್ರಯಾಣ ಅದೆಲ್ಲ ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಯಾವಾಗಾದ್ರು ಪ್ರಯಾಣ ಮಾಡ್ಬೇಕು ಅಂದ್ರೆ ಈತರ bus ಈತರ ಪ್ರಯಾಣ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಜೊತೆಗೆ ನಾವ್ ಅದನ್ನ. ತುಂಬಾ ನೆನ್ಪಿಟ್ಕೊಂಡಿರ್ತಿವಿ. ನಾವು ಈತರ ಹೋಗಿದ್ವಿ ಅಲ್ಲಿ ಹಿಂಗ್ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಆ ಜಾಗ ಅಂತ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಿವಿ ನಾವು ಜೊತೆಗೆ ನಮ್ಗೆ ನಾವು ನಾವು ಯಾವಾಗ್ಲು ಒಬ್ರೆ ಹೋಗಕ್ ಇಷ್ಟ ಪಡಲ್ಲ ನಾವು ನಮ್ ಸ್ನೇಹಿತರ ಜೊತೆ. ಜೊತೆ ಹೋದ್ರೆ ಮಾತ್ರ ಅದನ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೋತೀವಿ. ಜೊತೆಲಿದ್ರೆ ಅದೊಂದು ಚೆನ್ನಾಗಿ ಒಂದು ನೆನ್ಪಿರತ್ತೆ ನಮ್ಗೆ ಓ ನಾವು ಇ~ ಇವ್ರ್ ಇವ್ರ್ ಜೊತೆನೆ ಹೋಗಿದ್ವಿ ಅಲ್ಲಿಗೆ ಇವ್ರ್ ಜೊತೆ ಹೋಗಿದ್ದಾಗ್ಲೆ ಆ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತು ಇಲ್ಲ ಅಂದ್ರೆ ನಾವು ಒಬ್ರೆ ಹೋದ್ರೆ ನಮ್ಗ್ ಅಷ್ಟು ಇಷ್ಟ ಆಗಲ್ಲ ಒಬ್ಬೊಬ್ರೆ ಹೋಗೊದಕ್ ಇಷ್ಟ ಆಗಲ್ಲ ಅದು ಸ್ನೇಹಿತ್ರಾಗಿರ್ಬೋದು ಇಲ್ಲ ಕುಟುಂಬಸ್ತ್ರ್ ಆಗಿರ್ಬೋದು ಯಾರೆ ಆಗಿರ್ಬೋದು ಅವ್ರ್ ಜೊತೆ ನೀವ್ ಹೋದ್ರೆ ತುಂಬಾ ಚೆನ್ನಾಗ್ ನೆನ್ಪಿರತ್ತೆ. ಈಗ ನಾವ್ Mysore ಅಂತ ತೊಗೊಂಡ್ರೆ ಅಲ್ ನೋಡೋ ಅಂಥ ಜಾಗ ತುಂಬಾ ಇದೆ. Mysore zoo ಆಗಿರ್ಬೋದು Mysore Palace ಆಗಿರ್ಬೋದು ಅಲ್ಲಿನ್ ವಾತಾವರಣ ಅಂತೂ ತುಂಬಾ ಇಷ್ಟ ಆಗತ್ತೆ ಯಾಕೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹಾಗಿರತ್ತೆ ಜೊತೆಗೆ clean ಆಗಿರ್ಬೋದು. Palace ಉ lighting ಆಗಿರ್ಬೋದು ತುಂಬಾ ಚೆನ್ನಾಗಿರತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆನೆ ಒಂತರ ಖುಷಿ ಅನ್ಸತ್ತೆ ಅಲ್ಲಿನ್ ರಸ್ತೆ ಆಗಿರ್ಬೋದು ಗಿಡ ಮರಗಳು full ಇರತ್ತೆ ತುಂಬಾ ತುಂಬಾ ಇರತ್ತೆ. ಹಾಗೆ ಇದೆ ತರ ಬೇರೆ ಬೇರೆ places . ಇದೆ ತುಂಬಾ ಇದೆ ಹ್ಮ್‌ ಐತಿಹಾಸಿಕ ಜಾಗಗಳಿದೆ ಇಂಥವಕ್ಕೆಲ್ಲ ನಾವು ಅವಾಗವಾಗ ಭೇಟಿ ಕೊಡ್ತಾ ಇದ್ರೆ ನಮ್ಗೆ ಮನ್ಸಿಗೆ ಹಿತ ಅನ್ಸತ್ತೆ ಆಮೇಲೆ ನಾವು ಜಾಗಗಳನ್ನ ನೋಡ್ದಂಗಿರತ್ತೆ. ಮುಂದೆ ನೋಡಿ ಎಷ್ಟೊಂದ್ ಜಾಗ ನೋಡಿ ತಿಳ್ಕೊಳೋವಂತದಿರುತ್ತೆ ನಮ್ ಜೀವನದಲ್ಲಿ ಅದನ್ನು ಈತರ ನಾವ್ ಹೋಗಿ ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ. ಈಗ Mandya ತೊಗೊಂಡ್ರೆ Mandya ದಲ್ಲಿ ಅಷ್ಟಾಗಿ ಜಾಗ ಇಲ್ಲ ಅಂದ್ರು. ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ಗಿಡ ಮರಗಳಿಗಂತು ಆ ಗಾಳಿಗೆ ಎಷ್ಟು ಹಿತ ಅನ್ಸತ್ತೆ ಅಂದ್ರೆ ಇಲ್ಲೆ ಇದ್ಬಿಡಣ ಅನ್ಸತ್ತೆ ಅಷ್ಟು ಹಿತ ಕೊಡತ್ತೆ ಮಂಡ್ಯ ಇಲ್ಲಿನ ಆ ತುಂಬಾ ಮುಖ್ಯವಾದದ್ದು ಅಂದ್ರೆ. ಕಬ್ಬು, ಬೆಲ್ಲ ಇದೆರ್ಡು ತುಂಬಾ ಮುಖ್ಯ ಇಲ್ಲಿ. ಆ ತುಂಬಾ ಜನ ಇಲ್ಲಿ ಬಂದ ಇಲ್ಲಿ Mandya ಗ್ ಬಂದೆ ಇಲ್ಲಿನ್ ಬೆಲ್ಲ ಇದಂತು ತುಂಬಾ ಪ್ರಾಮುಖ್ಯತೆ ಕೊಡತ್ತೆ Mandya ದಲ್ಲಿ ಬೆಲ್ಲ ಅಂದ್ರೆ ಅದು ತುಂಬಾ ರುಚಿಯ. ರುಚಿಯಾಗಿರೊ ಅಂಥ ಬೆಲ್ಲ ಅದು ಜತೆಗೆ ಕಬ್ಬಿನ್ ಹಾಲು. ಕಬ್ಬು ಬೆಳಿತಾರೆ ಇಲ್ಲಿ ತುಂಬಾ ಕಬ್ಬ್ ಬೆಳಿತಾರೆ ಕಬ್ಬು ಬೆಳ್ದು ಬೆಳ್ದು ಆಮೆಲೆ ಬೇರೆ ದೇಶಗಳಿಗೂ ಸಾಗಿಸ್ತಾರೆ. ಆಮೇಲೆ ಇಲ್ಲಿ ಕಬ್ಬಿನ ಹಾಲು ತುಂಬಾ ರುಚಿಯಾಗಿರತ್ತೆ ಜೊತೆಗೆ ಬೆಲ್ಲ ಕೂಡ. ತುಂಬಾ ರುಚಿಯಾಗಿರತ್ತೆ. ಹೀಗೆ Bangalore ಗ್ ಹೋದ್ರೆ ಅಲ್ಲೂ ಅಷ್ಟೇ ತುಂಬಾ ಜಾಗಗಳಿವೆ. ಹೀಗೆ ಇಲ್ಲುನು ನೋಡೋ ಅಂಥ ಜಾಗಗಳಿರತ್ತೆ ಇದ್ ಎಲ್ಲಾನೂ ನಾವು ಆ ನೋಡ್ತಾ ಇರ್ಬೇಕು ಆ ಇದನ್ನ ನಾವು ಓದಿ ತಿಳ್ಕೊಳಕ್ ಆಗ್ದೆ. ಇರೋ ಅಂಥದ್ದು ನಾವು ಜಾಗಗಳ ಸುತ್ತಿ ತಿಳ್ಕೋಬಹುದು ಈತರ ಎಷ್ಟೊಂದ್ ಜಾಗಗಳಿದೆ.

ಹಾ ನಾನ್ ಸೌಖ್ಯ. ಹೇಗಿದ್ದೀರಾ ನೀವು? ನಾನ್ಸಾ ಆರಾಮಿದ್ದೇನೆ. ಮತ್ತೆ busy ಇದ್ರ, ಏನ್ ಮಾಡ್ತಿದ್ರೀ? ಅದೇ busy ಅಂದ್ರೆ ಈಗ ಮಕ್ಕಳು ಇದು tea ಮಾಡುವ time ಅಲ್ವಾ ಹಾಗೆ tea ಮಾಡಿದೆ, ದೋಸೆ ಮಾಡಿ ಕೊಟ್ಟೆ. ನಿಂದಾಯ್ತಾ? ಹಾ ನನ್ tea ಆಯ್ತು. ನಂಗೊಂದು ನಿಮ್ಮಿಂದ ಸಹಾಯ ಬೇಕಿತ್ತು ಅದಕ್ಕೆ call ಮಾಡಿದ್ ನಾನು. ಹೌದಾ ಹಾ ಹೇಳಿ ಹೇಳಿ. ಅಂದ್ರೆ ನನ್ ಮಗಂಗೆ ಐದು ವರ್ಷ ಆಯ್ತು ಮೊನ್ನೆ ತುಂಬಿತು.

ಈಗ ನಾವು ಅಂದ್ರೆ ಅವನ್ನ dance ಗೆ ಹಾಕುವ ಅಂತ ಅನ್ಕೋಳ್ತಿದ್ವೀ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಶಾಲೆಗೆ ಹೋಗಿ ಬರುದು TV ನೋಡುದು. ಇದಾದ್ರೆ ಒಂದು dance ಗೆ ಹೋದ್ರೆ ಒಂದು ಇದಾಗುತ್ತಲ್ಲ ಅವನಿಗೆ.

ಹಾಗೆ ನಾನು ಅವನಿಗೆ dance ಗೆ ಹಾಕುವ ಅಂತ ಅನ್ಕೊಂಡೆ ಮತ್ತೆ ನನ್ಗೆ ನೆನಪಾಯ್ತು ನಿಮ್ಮ ಮಗಳುಸ dance ಗೆ ಹೋಗ್ತಿದ್ದಾಳಲ್ವಾ.

ಅದ್ ಹೇಗೆ ಏನು ಅಂತ ಕೇಳುವ ಅಂತ ನಿಮ್ಗೆ call ಮಾಡಿದ್ದು. ಹೌದಾ. ಇಲ್ಲ ನನ್ ಮಗಳು ಕೂಡಾ dance ಗೆ ಹೋಗ್ತಾಳೆ ಹೌದು ಅಂದ್ರೆ ಅಲ್ಲಿ ಒಳ್ಳೆ ಹೇಳಿಕೊಡ್ತಾರೆ ಉಚ್ಚಿಲದಲ್ಲೇ ನಮ್ದು. ಹಾ ನನ್ ನನ್ ಮಗ್ಳು ಹೋಗುದು ಉಚ್ಚಿಲದಲ್ಲೇ ಅಲ್ಲಿ ಒಳ್ಳೆ ಹೇಳಿ ಕೊಡ್ತಾರೆ, ಮತ್ತೆ ಅವಳ school ಕೂಡಾ ಅಲ್ಲೇ ಅಲ್ವಾ ಹತ್ತಿರ.

ಇವ್ನು ಬರುವಾಗ ನಾಲ್ಕುವರೆ ಹಾಗೆ ಆಗುತ್ತೆ.

ಹಾ ನಾಕುವರೆ ಆದ್ರೆ ಪರ್ವಾಗಿಲ್ಲ ಐದು ಗಂಟೆಗೆ ಚಿಕ್ಕ ಮಕ್ಕಳಿಗೆ ಐದು ಗಂಟೆಗೆ ಇದು ಅಹ್ ಶುರು ಮಾಡುದು, ಹಾಗೆ ಕಳಿಸ್ಬೋದು ನಾಕುವರೆ ಅಂದ್ರೆ ಐದು ಗಂಟೆಗೆ ಬರ್ಬೋದಲ್ಲ.

ನಿಂದು ಕೂಡಾ ಮನೆ ಇಲ್ಲೇ ಅಲ್ವಾ ಅರ್ಧಗಂಟೆಯಲ್ಲಿ ಬರ್ಲಿಕ್ಕೆ ಆಗ್ತಾದಲ್ವಾ ನಿಮ್ಗೆ? ಹಾ ಬರ್ಲಿಕ್ಕೆ ಆಗತ್ತೆ ಮತ್ತೆ ಎಂತಂದ್ರೆ ಇವನು ಸಣ್ಣವನಲ್ವಾ, ಇವಾಗ ದೊಡ್ ಮಕ್ಳೊಟ್ಟಿಗೆ ಹಾಕಿ ಎಲ್ಲಾರ್ನು ಒಟ್ಟಿಗೆ ಸೇರ್ಸಿ ಮಾಡ್ತಾರಾ ಅಥವಾ ಸಣ್ಣವರ್ನು ಬೇರೆ ಹಾಗೆ ದೊಡ್ಡವರ್ನು ಬೇರೆ ಏನಾದ್ರೂ ಇದೆಯಾ ಅಲ್ಲಿ?

ಇಲ್ಲ ಇಲ್ಲ, ಅದೂ ಚಿಕ್ಕ ಮಕ್ಕಳಿಗೆ ಬೇರೆಯೇ ಮಾಡಿಸ್ತಾರೆ ಐದು ಗಂಟೆಯಿಂದ ಆರು ಗಂಟೆ ತನ್ಕ ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಮತ್ತೆ. ಅದೂ ಏಕೆಂದ್ರೆ, ಮಕ್ಕಳಿಗೆ ಸ್ವಲ್ಪ ಹಸಿವೆಲ್ಲ ಜಾಸ್ತಿ ಅಲ್ವಾ. School ಬಿಟ್ಟು direct ಆಗಿ ಕೆಲವು ಮಕ್ಕಳು ಬರ್ತಾರೆ straight ಅಲ್ಲಿಗೆ ಬರ್ತಾರಲ್ಲ ಹಾಗೆ ಅವರಿಗೆ ಕಷ್ಟ ಆಗ್ತದಂತ first ಗೆ ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಮತ್ತೆ. ಓಹ್ ಹೌದಾ. ಹಾಗಾದ್ರೆ ಪರ್ವಾಗಿಲ್ಲ.

ಕಳಿಸ್ಬೋದು ತೊಂದ್ರೆ ಇಲ್ಲ. ಮತ್ತೆ fees ಕೂಡಾ ಕಮ್ಮಿ ಅಲ್ಲಿ ಅಹ್ ಇದು ತುಂಬ ಕಮ್ಮಿ ಅಂದ್ರೆ ಬಡ ಮಕ್ಕಳಿಗೂ ಕೂಡಾ ಅಲ್ಲಿ ಕಲಿಸ್ತಾರೆ. ಅವರ ಅಂದ್ರೆ ಅಭಿಪ್ರಾಯ ಹಾಗೆ ಚಿಕ್ ಅಹ್ ಬಡ ಮಕ್ಕಳು ಕೂಡಾ ಬರ್ಬೇಕು. ನನ್ನ dance class ಗೆ ಅಂತ, ಹಾಗೆ fees ಎಲ್ಲ ಜಾಸ್ತಿ ಇಲ್ಲ ಕಳಿಸ್ಬೋದು ತೊಂದ್ರೆ ಇಲ್ಲ. ಹಾ, ಅಂದ್ರೆ ಹಾಗಾದ್ರೆ ತೊಂದ್ರೆ ಇಲ್ಲ ಈವಾಗ ಎಲ್ಲ ಮಕ್ಕಳು dance, singing ಗಂತ ಎಲ್ಲ ಸೇರ್ಕೊಳ್ತಾರೆ, ಇವನ್ಗೆ ಯಾವುದಕ್ಕೂ ಹಾಕ್ಲಿಲ್ಲ.

dance class ಗೆ ಹಾಕುವ ಅಂತ ಅನ್ಕೊಂಡ್ರೆ ನನ್ಗೆ ಪಕ್ಕ ನಿಮ್ದು ನೆನಪಾಯ್ತು ನಿಮ್ಮ ಮಗ್ಳು.

ಒಂದೇ same ಪ್ರಾಯ ಇದ್ದಾರಲ್ವಾ. ಹೌದೌದು. ಹಾ ಪರ್ವಾಗಿಲ್ಲ ಕಲಿಸ್ಬೋದು. ನನ್ನ ಮಗಳು ಕುಡಾ first ಗೆ ಎಲ್ಲ ಇದು dance ದು ಅಷ್ಟು interest ಇರ್ಲಿಲ್ಲ, ಆದ್ರೆ ನನ್ಗೆ ತುಂಬ ಇಷ್ಟ ಮಕ್ಕಳು dance ಕಲಿಬೇಕು ಅಹ್ ಮತ್ತೆ ಹಾಡು ಹಾಡ್ಬೇಕು ಹಾಗೆಲ್ಲ. ಹಾಗೆ ನಾನು ಹಾಕಿದ್ದು. ಈಗ ಅವಳು ಕೂಡ ಅಲ್ಲಿ ಚಂದ ಮಾಡಿ ಕಲಿಸ್ತಾರಲ್ವಾ ಹಾಗೆ ತೊಂದ್ರೆ ಇಲ್ಲ. ಹಾ ಹಾ. ಅಂದ್ರೆ ಒಮ್ಮೆ ಹೋದ್ರೆ ಮಕ್ಳಿಗೆ ಮತ್ತೆ ಇಷ್ಟ ಆಗುತ್ತೆ.

ನಂಗೊಂದು ನೀವು number ಕೊಡ್ಬೋದ sir ದು ಅಂದ್ರೆ ನಾನ್ ಒಮ್ಮೆ phone ಮಾಡಿ ಕೇಳ್ತೇನೆ ಅವರಿಗೆ ಮತ್ತೆ ಬೇಕಾದ್ರೆ ಎದುರ್ ಹೋಗಿ ಮಾತಾಡ್ಬೋದು ಅಲ್ಲ.

ಅಹ್ ಸರಿ ಸರಿ.

ಸರಿ ಹಾಗಾದ್ರೆ ಕಳ್ಸಿ ಮತ್ತೆ ಎಂತ ಹೇಳ್ತಾರೆ ಅಂತ ನಾನ್ ನಿಮ್ಗೆ phone ಮಾಡಿ ಹೇಳ್ತೇನೆ ಮತ್ತೆ ಆಯ್ತಾ.